ಕಾಸ್ಟ್ ಕೂಡ ಜಾಸ್ತಿ ಆಗಿದೆ ಈಗ ಒಂದುವರಿ ರೂಪಾಯಿ ಆಗಿದೆ ಒಂದ್ ಸೈಡ್ ಗೆ ನೇ ಮತ್ತೆ ಬುಕ್ಸ್ ಇದ್ಯೆಲ್ಲ ಇರೋದ್ರಿಂದ ಬೇಗನೆ ಎಲ್ಲ ಅಲ್ಲೇ ಒಂದ್ಕಡೆ ಸಿಗ್ತವೆ ತುಂಬಾ ಅನುಕೂಲ ಆಗ್ತದೆ ಎಲ್ಲರಗುವೆ.

ಏನಪ್ಪಾ ಅಂದ್ರೆ ನೋಡಿದೀನಿ ಹತ್ರದಲ್ಲಿ ಇದು ನಾವು ಒಂದ್ ಒಂದ್ ಕಡೆಯಿಂದ ಬೇರೆ ದೇಶಾಕ್ ಹೋಗ್ಬೇಕು ಅಂದ್ರೆ ಇದಾಗುತ್ತೆ ಯಾಕೆಂದ್ರೆ ಬಸ್ ಟ್ರೈನ್ ಎಲ್ಲ ಹೋಗಾಕ ಅಗಲ ಏರೋಪ್ಲೇನ್ ಇಂದ ಏರೋಪ್ಲೇನ್ ಅಲ್ಲಿ ಎಲ್ಲ ತರದು ಒಂದ್ ಊಟ ಫಾಸಿಲಿಟಿಸ್ ಎಲ್ಲ ತರದಲ್ಲಿ ಇರುತ್ತೆ ಮತ್ತೆ ತುಂಬಾ

ಪೆಟ್ರೋಲ್ ಬಂಕ್ ಗಳು ಬಂಕ್ ಗಳೂ ಇರೋದ್ರಿಂದ ಏನಾಗುತ್ತೆ ಹೈವೇ ಗಳಲ್ಲಿ ಆಗಿರಬಹುದು ರೋಡ್ ಗಳಲ್ಲಿ ಆಗಿರಬಹುದು ಇದ್ದಾಗ ನಮಗೆ ಏನಾದ್ರು ಬೇಕು ಅವಶ್ಯಕತೆ ಇದ್ದಾಗ ತುಂಬಾ ಸಿಗುತ್ತೆ.

ಅವಾಗ ತಗೋಳೋದ್ರಿಂದ ಏನು ನಮ್ಮಲಿ ಅವರಲ್ಲಿ ಒಂದು ಒಡನಾಟ ಹುಟ್ಟುತ್ತೆ ಅವಾಗ ಅವರು ಕೂಡ ನಮ್ಮಲಿ ನಂಬೀಕೆನಾ ಇಡ್ತಾರೆ ಇನ್ನೊಂದ್ಸಲಿ ಹೋದಾಗ ನಾವು ದೊಡ್ಡಕೊಟ್ಟಿ ಇಲ್ದೇಇದ್ರು ನಂಬತರೇ ನಮ್ಮನ.

ಆಟ ಆಡ್ಬೇಕು ಅಂತ ಹಠ ಮಾಡ್ತಾನ್ ನಾನು ಕರ್ಕೊಂಡ್ ಹೋಗಿ ಅವರನ್ನ ಆಟ ಆಡ್ಸಿದು ಆಟ ಆಡ್ಸಿಧಿನಿ ಪಾರ್ಕ್ ಅಲ್ಲಿ ಎಲ್ಲ ಹೋಗಿ.

ಮಾರುತಿ ಸುಜುಕಿ ಇದು ಒಂದು ಕಂಪನಿ ಇಲ್ಲಿ ಕಾರ್ ಗಳು ಆಗಿರಬಹುದುಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ತುಂಬಾ ಒಳ್ಳೊಳ್ಳೆ ಕಾರ್ ಗಳು ಇರುತ್ತೆ ತುಂಬಾ ಬಾಳಿಕೆ ಬರುತ್ತೆ ಬ್ರಾಂಡೆಡ್ ಹಂಗೆ ತಂಗಂಗೆ ಕಾಸ್ಟ್ ಎಲ್ಲ ಇರುತ್ತೆ ಯಾಕೆಂದ್ರೆ ಎಲ್ಲರಗೂ ಕೂಡ

ಕ್ರೇಜ್ ಎಲ್ಲರಿಗೂ ಸಾಂಗ್ ಮೇಲೆ ಜಾಸ್ತಿ ಇರುತ್ತೆ. ಸ್ಕ್ರೀನ್ ಮೇಲೆ ದೊಡದಾಗಿ ಇರುತ್ತೆ ಮತ್ತೆ ಪೋಸ್ಟರ್ ಎಲ್ಲ ಹಾಕಿರೋದ್ರಿಂದ ತುಂಬಾ ಅಟ್ರಾಕ್ಟ್ ಮಾಡುತ್ತೆ ಮೂವಿ ಗಳ್ನ ನೋಡೋದು ಅಂತಂದ್ರೆ ರೇವಿವಸ್ ಗಳಿಗೂ ಅಂತೂ ತುಂಬಾನೇ ಕ್ರೇಜ್ ಯಾವದೇ ಮೂವಿ ರಿಲೀಸ್ ಆದ್ರೂ ಕೂಡ ಹೋಗತಿರ್ತಾರೆ ಬರ್ತಿರ್ತಾರೆ ನೋಡ್ತಿರ್ತಾರೆ.